ಈ ತರ ಮಾಡಿಸಿಕೊಂಡು ಬಂದಿದ್ದೀಯಲ್ಲ ನೀನು --

ಅದನ್ನ ಪಾರ್ಕಿಂಗ್ ಅನ್ನಬೇಕಾ ಇನ್ನೇನು ಅನ್ಬೇಕು ಗೊತ್ತಾಗಲ್ಲ.

ಬಂದು ಮನೇಲಿ ನೋಡ್ತೀನಿ ಇದೇನಪ್ಪ ಈ ತರ ರಾಷೆಸ್ ಗಂಟುಗಳೆಲ್ಲ ಬಂದು ಬಿಟ್ಟಾದೆ.

ಹೆಂಗೋ ಮಾಡುತ್ತ ನಾನು ಸೀಟ್ ಹಿಡ್ದೆ ಆಗ ಎಲ್ಲ ಬಂದು ಕೂತುಕೊಂಡ್ರು.

ಹಿಂಗೇ ಹಂಗೆ ಒಂದು ಅಂಗುಲಿಮಾಲದೊಂದು ಸ್ಟೋರಿ ಇತ್ತು.

ಅದೇ ಯಾಕೆ ಇವ್ನು ನನ್ನನ್ನು ತಿನ್ನಕ್ಕೆ ಆಗಲಿಲ್ಲ ಎಲ್ಲರನು ತಿಂಬೋದು ಹಾಗೆ ಅವನಿಗೆ ಗೊತ್ತಾಯ್ತು.

ಬುದ್ಧ ಇವನು ಅಂತ ಆಗ ಬುದ್ಧರ ಇದಿಂದ ಅವ ಒಳ್ಳೆಯವನಾದ --

ಒಳ್ಳೆ ಮನುಷ್ಯ ಆದ ಹಾಗೆ ಅವರ ಶಿಷ್ಯ ಆದ.

ಹೋಟ್ಲು ಅಂದ್ರೆ ಗುಡ್ಡಪ್ಪನ ಹೋಟ್ಲು ಅಂತ ನಾವು ಮನೇಲಿ ಬಂದು ಎಲ್ಲ ಹೇಳೋರು.

ಪುನಃ ಒಂದು ಸಲೀನು ನಮ್ಮ ಸ್ಕೂಲ್ ಕಡೆಯಿಂದ ಹೋದ್ನೋ ಅದೇ ಪ್ಲೇಸ್ ಗೆ ಅಲ್ಲಿ ನೋಡಿದ್ರೆ ನೀರೇ ಇರ್ಲಿಲ್ಲ ಅವಾಗ.

ನನ್ ಫ್ರೆಂಡ್ ಒಬ್ಬಳು ಅವಳಾ ಅವಳಿಗಂತೂ ಈ ಮಿರರ್ ಸೆಲ್ಫಿ ಹುಚ್ಚು ಅವಳಿಗೆ.

ನೋಡಿದ್ರೆ ಅಲ್ಲಿ ಬಾಳೆಹಣ್ಣು ಎಸೆಯೋರು ಎಸೆಯೋರು ಆ ದೇವರ ಅಲಂಕಾರ ನೋಡಕ್ಕೂ ನಮಗೆ ಬಿಡ್ತಾನೆ ಇರ್ಲಿಲ್ಲ.

ಎಲ್ಲಾ ತರದ ಜನಗಳು ಕೂಡ ಖಾತೆಯನ್ನು ಬ್ಯಾಂಕ್ ಲಿ ಓಪನ್ ಮಾಡಬಹುದು.

ಅದನ್ನ ಯಾವಾಗ ಬೇಕಾದ್ರು ಎ.ಟಿ.ಎಂ ಮಷೀನ್ ನಿಂದ ಹಣ ತೆಗೆದುಕೊಳ್ಳಬಹುದು.

ಒಂದ್ಸಲ ನಾನು ಚಿಕ್ಕವಳಿದ್ದಾಗ ಆರ್ತಮ್ ಅಂಗ್ಡಿಗೆ ಹೋಯ್ತಿದ್ದಾಗ ಅವರು ಆ ಕಡೆ ತಿರುಗಿದಾಗ ನಾನು ಅಕ್ಕಿ ಎತ್ಕೊಂಡು ಬಾಯಿಗೆ ಹಾಕತಿದ್ದೆ.

ಕಳ್ಳೆ ಎತ್ಕಂಡ್ ಬಾಯ್ಗೆ ಹಾಕತಿದ್ದೆ.

ಅದರಲ್ಲೂ ಒಬ್ಬ ಅಭಿಲಾಷ ಚೂಡಿದಾರ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಹೆಣ್ಣು ಹೈಕಳೆ ನಾಚ್ ಕೋಬೇಕು ಆ ತರ ಡಾನ್ಸ್ ಮಾಡುದ್ನ .

ಹಾಸ್ಟೆಲ್ ಊಟ ತಿನ್ನೋಕ್ಕಾಗದೆ ಪಕ್ಕದಲ್ಲೇ ಒಂದು ಮಠ ಇತ್ತು ಅಲ್ಲಿಗೆ ಹೋಯ್ತಿದ್ವಿ --

ಒಂದ್ ಬಂಡಿ ರಷ್ ಇದ್ರೂ ಕ್ಯೂ ಲ್ಲಿ ನಿಂತ್ಕೊಂಡು ಹೋಗ್ ಪ್ರಸಾದ ತಕೋ ಬತ್ತಿದ್ನೋ.

ನಾನು ಮಾತ್ರ ಅತ್ತು ಅತ್ತು ಒಂದ್ ಸಲಿ ತೆಗೆಸ್ಕಂಡಿದ್ದೆ.

ತಳ್ಕೊಂಡು ತಳ್ಕೊಂಡು ಹೋದ್ವು ಮುಂದೆ ಇತ್ತು.

ನಿಂಗೆ ಗೊತ್ತಿಲ್ವ ನಡಿ ನಾಳೆ ಹೋಗೋಣ ಅಂತ ಅಂತೂ --

ನಮ್ಮ್ ಬಸ್ ರೂಟ್ ಅಂತೂ ತುಂಬಾ ರಶ್ .

ಹಬ್ಬ ಹಬ್ಬಕ್ಕೆಲ್ಲ ಚೆನ್ನಾಗಿ ರೆಡಿ ಆಗೋದು ಫ್ರೆಂಡ್ಸ್ ಜೊತೆ ಎಲ್ಲ ತಗೊಳ್ಳೋದು.

ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅಲ್ಲೇ ಆಟಾಡೋದು ನಮ್ಮ ಹಟ್ಟಿಯವರು ಕರ್ದು ಕರ್ದು ಸಾಕಾಯ್ತು ಅವ್ರು ಹೋದ್ರು ನಾವು ಆಟ ಆಡ್ಕೊಂಡು ಎಲ್ಲ ಮುಗಿಸಿ ಆದಮೇಲೆ ಹೋದ್ವು.

ಆಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ರೆ ತಿಂದು ಕುತ್ಕೊನ್ನೋ.

ನಾವು ಓಡುತ್ತಿರ್ಬೇಕಾದ್ರೆ ಡಿಸೆಂಬರ್ ನಲ್ಲಿ ನಮಗೆ ಕ್ರಿಸ್ಮಸ್ ರಜೆ ಬಂತು.

ಆ ಚರ್ಚ್ ಲಿ ಮರಗಳು ನೋಡ್ತಿದ್ದೀರಾ ಒಂದಕ್ಕಿಂತ ಒಂದು ಫೈನ್ ಆಗಿದ್ದೋ --

ಗಿಫ್ಟ್ ಹೆಂಗಿದ್ದು ಅಂತ ನೋಡೋವ ಅಂತ ಮನೆಗೆ ಬಂದ್ವಿ

ಫ್ರೆಶ್ ಆಗಿರೋದ್ ತಗೊಂಡು ತಿಂತೀವಿ ಬಿಸಿಬಿಸಿಯಾಗಿರೋದು ಏನು ತಿಂತಾನೆ ಇದ್ರೆ ತಿಂತಾನೆ ಇರ್ಬೇಕು ಅಂತ ಅನಿಸೋದು.

ಕೈಗಾರಿಕೆ ಸಂಸ್ಥೆಗಳು ಮೊದಲು ಹೆಚ್ಚಾಗಿರಲಿಲ್ಲ ಇವಾಗಂತೂ ಎಲ್ಲ ಕಡೆ ಇದೆ.

ನನ್ನ ಫ್ರೆಂಡ್ ಒಬ್ಬರದು ಮದುವೆ ಇತ್ತು ಅದಕ್ಕೆ ನಾನು ಭೂಮಿ ಮಾರ್ಕೆಟ್ ಗೆ ಹೋಗಿದ್ವಿ ಹೂವಿನ ಹಾರ ನೋಡ್ಕೊಂಡು ಬರೋಣ ಹಾಗು ಹೂಗಳನ್ನ ಪರ್ಚೆಸ್ ಮಾಡ್ಕೊಂಡು ಬರೋಣ ಅವಳ ಮದುವೆಗೆ ಅಂತ.

ಅಪ್ಪ ಈ ತರ ಇಟ್ಟಿದ್ದು ಅದು ಏನು ಅಂತ ಕೇಳ್ದೆ ಅದಕ್ಕೆ ನಮ್ಮಪ್ಪ ಅಂತೂ ನಮಗೆ ಹೇಗೆ ದೇವಸ್ತಾನ ಇರುತ್ತೆ ಹಾಗೆ ಮುಸಲ್ಮಾನರಿಗೆ ಮಸೀದಿ ಅದು ಅವರಿಗೆ ದೇವಸ್ಥಾನ ತರ --

ಔಟಿಂಗ್ ಗೆ ನಾವು ಹೊರಗಡೆ ಬಂದ್ವಿ ಹೊರಗಡೆ ನೋಡಿದ್ವಿ.